ಸುಂದರವಾಗಿದೆ ಅಲ್ಲವಾ ನೋಡೋದಕ್ಕೆ ತುಂಬಾ ಚನ್ನಾಗಿದೆ ಪ್ರವಾಸಿಗರು ಬನ್ನ ನೋಡಬಹುದು ಹಾಗೆ ಕಾಡು ಕಾಡ ಬೆಳಸೋದ್ರಿಂದ ಆಗುವ ಅನುಕೂಲಗಳು ಕಾಡು ಇರೋದ್ರಿಂದ ಜನರು ಬದುಕಲು ಸಾಧ್ಯವಾಗುತ್ತದೆ.

ಕೆರೆ ಅನಸುತ್ತೆ ಕೆರೆಯಲ್ಲಿ ಹಕ್ಕಿಗಳು ಆಹ್ ಬಾತುಕೋಳಿ ಅನಸುತ್ತೆ. ನೋಡಿ ಎಷ್ಟು ಚನ್ನಾಗಿ ಈಜಾತಾ ಇದಾವೆ ತುಂಬಾ ಖುಷಿಯಲ್ಲಿ ಇದಾವೆ ಅನಸುತ್ತೆ ಅದಕ್ಕೆ ತುಂಬಾ ಚನ್ನಾಗಿ ಈಜಾತಾ ಇದಾವೆ.